ಇದು ಎಸು ಕ್ರಿಸ್ತನ ಪ್ರಾರ್ತನಾ ಮಂದಿರ.

ಈ ಸ್ಥಳದಲ್ಲಿ ಯೇಸುವಿಗಾಗಿ ಪ್ರಿಯವಾದ ಗುಡ್ ಫ್ರೈಡೇ ಮತ್ತು ಕ್ರಿಸ್ಮಸ್ ಅನ್ನು ಮಾಡಲಾಗುತ್ತದೆ.

ಹಾಗೆ ಇವು ಅಡುಗೆ ಮಾಡಲು ಮತ್ತು ಎಲ್ಲಾ ರೀತಿಯ ಉಪಯೋಗಕ್ಕೆ ಬರುವ ವಸ್ತುಗಲಾಗಿರು--

ಇದು ಒಂದು ಹಾಸ್ಪಿಟಲ್ ಆಗಿದೆ ಇಲ್ಲಿ ಕಾಣುತ್ತಿರುವುದರಿಂದ ಡಾಕ್ಟರ್ಸ್ಗಳು ವ್ಯಕ್ತಿಗಳನ್ನ ಪರೀಕ್ಷೆ ಮಾಡಲು ಇವುಗಳನ್ನು ಬಳಸುತ್ತಾರೆ.

ಒಬ್ಬ ವ್ಯಕ್ತಿಯು ಕೆಳಗಡೆ ಕುಳಿತುಕೊಂಡು ಏನನ್ನು ಮಾಡುತ್ತಿದ್ದಾನೆ.

ಇನ್ನು ಕೆಲವು ವ್ಯಕ್ತಿಗಳು ಆ ವ್ಯಕ್ತಿಯ ಮುಂದೆ ನಿಂತು ಸಮಾಧಾನದಿಂದ ಆ ವ್ಯಕ್ತಿಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾರೆ.

ಇದು ಈಗಾಗಿ ಸ್ಟಾಟ್ ಮಾಡಲಾಗಿರುವ ಒಂದು ಶಾಪ್ ಆಗಿದೆ.

ಇದು ಒಂದು ಹಣ್ಣಿನ ಬಂಡಿಯಾಗಿದೆ ಇಲ್ಲಿ ಹಣ್ಣುಗಳನ್ನು ಇಟ್ಟು ಮಾರಾಟ ಮಾಡುತ್ತಿದ್ದಾರೆ.

ಹಾಗೆ ಒಬ್ಬ ಮಹಿಳೆ ಇಲ್ಲಿ ನಿಂತಿದ್ದಾಳೆ ಇಲ್ಲಿ ಮಾವಿನ ಹಣ್ಣು ಸೇಬು ಇನ್ನಿತರ ಹಣ್ಣುಗಳು ಇಲ್ಲಿ ನಾವು ಕಾಣಬಹುದಾಗಿದೆ.

ಈ ಅಂಗಡಿಯಲ್ಲಿ ಎಲ್ಲಾ ರೀತಿಯ ತಮಾಷೆ ಮದ್ದಿನ ಮೋಜಿನ ಪಟಾಕಿಗಳು ಇಲ್ಲಿ ದೊರೆಯುತ್ತವೆ.

ಇಲ್ಲಿ ಇರುವುದು ಒಂದು ಸಮುದ್ರವಾಗಿದೆ ಇಲ್ಲಿ ಅನೇಕ ಜನರು ವ್ಯಕ್ತಿಗಳನ್ನು ಕಾಣಬಹುದಾಗಿದೆ.

ಇಲ್ಲಿ ಅನೇಕ ರೀತಿಯ ಕಾರುಗಳನ್ನು ಕಾಣಬಹುದಾಗಿದೆ ಅನೇಕ ರೀತಿಯ ವ್ಯಕ್ತಿಗಳು ಇಲ್ಲಿ ಭಾಗವಹಿಸಿದ್ದಾರೆ.

ಹಾಗೆ ಕೆಲವರು ಊಟವನ್ನು ಮಾಡುತ್ತಿದ್ದಾರೆ ಇನ್ನ ಕೆಲವರು ನಿಂತುಕೊಂಡಿದ್ದಾರೆ.

ಹಾಗೆ ಒಬ್ಬ ಶಿಕ್ಷಕಿ ವಿದ್ಯಾರ್ಥಿಗಳೊಂದಿಗೆ ಅವರಿಗೆ ಸಲಹೆಯನ್ನು ಮಾಡುತ್ತಿದ್ದಾರೆ.